ಇಲ್ಲಿ ನಾವು ಒಂದು ಸಣ್ಣದಾದಂತಹ ಈಜುಕೊಳವನ್ನು ನೋಡಬಹುದು. ಈಜುಕೊಳದಲ್ಲಿಯೂ ಸಹ ಕೆಲವು ಕೆಲವೊಂದು ಜಾರು ಬಂಡ ಗಳೂ ಆಟದ ಸಾಮಾನುಗಳು ಇವೆ.

ಒಬ್ಬ ದನ ಗಾಹಿಯನ್ನು ಹಾಗು ಆ ದನ ಬಲಬಾಗಲ್ಲಿರುವಂತಹ ಒಂದು ಬೃಹತ್ತಾದ ಕಾಲೇಜ್ ಅನ್ನು ಅಥವಾ ಸ್ಕೂಲ್ ಅನ್ನು--

ಇಲ್ಲಿ ಕಾರಿಡಾರ್ ಇಗೆ ಬಿಳಿ ಮತ್ತು ಕೆಂಪು ಬಣ್ಣದ ಟೈಲ್ಸ್ ಗಳನ್ನ ಹಾಕಲಾಗಿದೆ. ವಿದ್ಯುತ್ ದೀಪಗಳು ಉರಿಯುತ್ತಿವೆ.

ಈ ದೈಶ್ಯದಲ್ಲಿ ನಾವು ಒಂದು ಮೃಗಾಲಯದಲ್ಲಿರುವಂತಹ ಮಾನವ ನಿರ್ಮಿತ ನೀರಿನ ತೊಟ್ಟಿಯಲ್ಲಿ ಒಂದು ಸಿಂಹವು ನೀರಿನ ಪಕ್ಕ ಮಲಗಿರುವುದನ್ನು --